ಇದೂ ಹಸಿರಾಗ್ ತುಂಬ್ಕೊಂಡಿರೋ ಅಂತ ಒಂದು ತೋಟ ನೋಡಬಹುದು ಎತ್ತರವಾಗಿ ವಿಶಾಲವಾಗಿ --

ಇದು ಶಿವಮೊಗ್ಗದ ಮಹಾನಗರ ಪಾಲಿಕೆ. ಹಿಂದೆ ಒಂದು ಕಟ್ಟಡ ಕಾಣಿಸ್ತಾ ಇದೆ ತೆಂಗಿನ್ ಮರಗಳಿದೆ.

ಇದೂ ತೀರ್ಥಹಳ್ಳಿ ಕಡೆಗೆ ಬರುವ ಒಂದು ಐತಿಹಾಸಿಕ ಸ್ಥಳ ಫುಲ್ ತುಂಬಾ ಹಸಿರಾಗ್ ತುಂಬಿಕೊಂಡಿದೆ ಮೆಟ್ಟಿಲುಗಳು.

ಇದು ಒಂದು ಯಾತ್ರಾ ಸ್ಥಳಕ್ಕೆ ಹೋಗೋ ದಾರಿ ಇರುವಂತಹ ಒಂದು ಸೂಚನಾ ಫಲಕ ಬೋರ್ಡ್ ತೋರುಸ್ತಾ--

ಮುಂದೆ ಆಟದ ಮೈದಾನ ವಾಲಿಬಾಲ್ ಥ್ರೋ ಬಾಲ್ ಆಡೋದಕ್ಕೆ ಕಟ್ಟಿರುವ ನೆಟ್ಟು ಅಮ್ ಮರ ಎಲ್ಲ ಕಾಣಸ್ತಾ ಇದೆ.